ನೋಡಲು ಸುಂದರವಾಗಿದೆ ಈ ಚಿತ್ರದಲ್ಲಿ ಮರಗಿಡಗಳನ್ನು ನೋಡಬಹುದು.

ಈ ಚಿತ್ರದಲ್ಲಿ ಕಟ್ಟಡವನ್ನು ಕಟ್ಟತಾಇದಾರೆ ಒಬ್ಬ ವ್ಯಕ್ತಿ ಹೋಗ್ತಾಇದಾನೆ.

ಈ ಚಿತ್ರದಲ್ಲಿ ಒಂದು ಚೇರ್ ಇದೆ ಮತ್ ಕಬ್ಬಿಣದ ರಾಡ್ ಗಳಾದವು.

ಗಿಡಗೊಳ ಅದಾವ ಬೇಲಿ ಐತಿ ಗ್ರೌಂಡ್ ಐತಿ.

ಈ ಚಿತ್ರದಲ್ಲಿ ರೋಡ್ ಇನ ಪಕ್ಕದಲ್ಲಿ ಒಂದು ಶೋಪ್ ಇದೆ ವಾಷಿಂಗ್ ಷೋರೂಮ್ ಇದೆ.

ಸ್ಟೋರ್ ರೂಮ್ ಅಲ್ಲೆ ಕಾರ್ ವಾಶ್ ಮಾಡ್ಬೋದು.

ಸೂರ್ಯ ಉದಯಿಸುವುದನ್ನು ನೋಡಬಹುದು ಮತ್ತು ಸುತ್ತಲು ಸುಂದರವಾಗಿರುವ ಗುಡ್ಡಗಳು ಬೆಟ್ಟಗಳನ್ನು ನೋಡಬಹುದು.

ಹ-ಹ ಮೂರು ಬೈಕ್ ಅದಾವ ಅ-ಅ ಆ-ಆ ಆಮೇಲ ಇದು ಹೊಡ ಅಂತ ಟೈಯರ್ ಅದ ಅಪ್ಪೋಲೋ ಟೈಯರ ಅದ.

ಹಾ- ಮೂರು ಜನ ವ್ಯಕ್ತಿಗಳಾದಾರ ಆ- ಇವರು ಕಾರ್ಮಿಕರು ಇವರು.

ಈ ಚಿತ್ರದಲ್ಲಿ ನೋಡೋದಾದ್ರ ಚಿತ್ರದಲ್ಲಿ ಟೈಲ್ಸ್ ಅನ್ನ ನೋಡ್ಬೋದು.

ಗ್ರಾನೈಟ್ ಅನ್ ನೋಡಬಹುದು ಅ-ಇವು ಮನೆಗಳಿಗೆ ಬಳಸ್ತಾರೆ ಇದ್ನ.

ನೋಡಲು ಸುಂದರವಾಗಿದೆ ದೇವರ ಮೂರ್ತಿಗಳು.

ಇದೊಂದ್ ಅಂಗಡಿ ಇದ್ ಇಲ್ಲಿ ಬಾಳೆಹಣ್ಣಿದೆ ಸೇಬುಹಣ್ಣಿದೆ.

ಡೋರ್ ಅದವ ನೋಡಲು ಸುಂದರವಾಗಿದೆ ಸಿ_ಸಿ ಕ್ಯಾಮೆರಾ ಐತೆ

ಮೂರು ಜನ ವ್ಯಕ್ತಿಗಳು ಕುತ್ಕೊಂಡಾರ ಊಟಕ್ಕೆ ಇದು ನೈಟ್ ಊಟ ಮಾಡೋ ಢಾಬಾ ಇದು.

ಸುತ್ತಲು ಸಸ್ಯಗಳಿಂದ ಕೂಡಿಕೊಂಡೈತಿ ಹಸಿರುಗಳಿಂದ ಸುಂದರವಾಗಿ ಕಾಣ್ತೈತಿ.

ಒಂದು ಗಾಡಿ ಇದೆ ಬುಲೆಟ್ ಗಾಡಿ ಆ ಒಬ್ಬ ರಿಪೇರಿ ಮಾಡಕ್ಕೆ ಕುಂತವ್ನೆ ಅವ್ನು.

. ಕಬ್ಬಿಣದ ಕಂಬಿಗಳದಾವ ರೈಲ್ವೆ ಪ್ಲಾಟ್ಫಾರ್ಮ್ ಐತೆ

ಹೂವಿನ ಅಲಂಕಾರದ ವಸ್ತುಗಳದಾವು ನೋಡಲು ಸುಂದರವಾಗಿದೆ.

ಕಲರ್ ಕಲರ್ ಸ್ಕೂಟಿ ಅದಾವ ಬಲೂನ್ ಐತಿ ಲೈಟ್ಸ್ ಅದಾವ.

ಗಿಡ ಮರಗಳ ಅದವು ಇದೊಂದು ಕಾಲೇಜು ಇದ್ ಶೆಡ್ ಐತಿ.

ಇಲ್ ಒಂದ್ ಬಸ್ ನಿಂತ್ಕೊಂಡೈತೆ ಬಸ್ಸಿನಲ್ಲಿ ಜನರು ಹತ್ತುತ್ತಾ ಇದ್ದಾರೆ.

ಹಚ್ಚಸಿರಿನಿಂದ ಕುಡ್ಕೊಂದೈತಿ ಗಿಡಮರಗಳು ಅದಾವು.